ಬ್ಯಾಂಕಿನಲ್ಲಿ ಸಾಲ ಅಥವಾ ಲೋನ್ ಇತ್ಯಾದಿಗಳು ದೊರೆಯುತ್ತವೆ ಜನಸಾಮಾನ್ಯರಿಗೆ ಬ್ಯಾಂಕುಗಳು ತುಂಬಾ ಉಪಯೋಗಕಾರವಾಗಿರುತ್ತದೆ.

ಮಾಡಿಕೊಂಡು ಹೋಗುತ್ತಾ ಮಾಡಿಸಿಕೊಂಡು ಹೋಗುತ್ತಾರೆ ಹಾಗು ಇಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಕಟ್ಟಿಂಗ್ ಮಾಡಿಸುತ್ತಾರೆ.

ಇದು ಸಂಸ್ಕ್ರತಿಯ ಅಭಿವ್ರದ್ದಿಯಾಗಿದ್ದು ಒಂದು ಆಫೀಸ್ ಆಗಿದ್ದು--

ಹಾಗು ಸುತ್ತಮುತ್ತಲಿನ ಗ್ರೀನಿರಿಗಳು ಒಳ್ಳೆಯ ಗಾಳಿಯನ್ನು ನೀಡುತ್ತದೆ.

ಇದು ದೊಡ್ಡದಾದ ಕಾಂಪ್ಲೆಕ್ಸ್ ಆಗಿದ್ದು ಇಲ್ಲಿ ಮೊಬೈಲ್ ಹಾಗೂ ಮನೆಯ ಹಾಗೂ ಇತರೆ ಇತರೆ ಅಂಗಡಿ ಗಳಿವೆ ಇದು ನೋಡಿದ ಜನರು ತುಂಬಾ ಖುಷಿ ಪಡುತಾರೆ.

ಈ ಜಾಗದಲ್ಲಿ ಕುಳಿತು ಕೊಂಡು ವಿಶ್ರಾಂಮಿಸುತಾರೆ ಹಾಗೂ ಬೇರೆ ಬೇರೆ ಕಾನ್ಸ್ಟೇಬಲ್ ಗಳಿಗೆ ತಮ್ಮ ಆರ್ಡರ್ ಅನ್ನು ಪಾಲಿಸುತ್ತಾರೆ.

ಒಂದು ಸುಂದರವಾದ ಶಿಲೆ ಆಗಿರೋದರಿಂದ ಇದನ್ನು ಎಲ್ಲರು ಮೆಚ್ಚಿಕೋಳುತಾರೆ ಹಾಗು ಇದನ್ನು ನೋಡಿ ಜನರು ತುಂಬಾ ಖುಷಿ ಪಡುತಾರೆ ಇದರೊಂದೊಂದಿಗೆ ಫೋಟೋ ವನ್ನು ತೆಗೆದುಕೊಳ್ಳುತ್ತಾರೆ.

ಒಳ್ಳೆ ಕ್ಲಾತ್ ಹಾಗು ಒಳ್ಳೆ ಜುವೆಲರಿ ಹಾಗು ಮನೆ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತವೆ.

ಇದು ಬಟ್ಟೆಯ ಕಾಂಪ್ಲೆಕ್ಸ್ ಅಗ್ಗಿದು ಇಲ್ಲಿ ಬಟ್ಟೆಯನ್ನು ಕಮ್ಮಿ ಬೆಲೆಯಲ್ಲಿ ಡಿಸ್ಕೌಂಟ್ ಮಾಡಿ ಕೊಡಲಾಗಿರುತದೆ ಇಲ್ಲಿ ಜನರು ಹೆಚ್ಚಿನ ರೀತಿ ಆಲ್ಲಿ ಹೋಗಿ ಬಟ್ಟೆಯನ್ನು ಕೊಂಡುಕೊಳ್ಳುತಾರೆ.

ಹಾಗೂ ಎ.ಟಿ.ಎಂ ನಿಂದ ಅಮೌಂಟ್ ಹಾಕಲು ಮತ್ತು ತುಂಬಾ ಉಪಯೋಗಕರ ವಾಗುತದೆ ಇದರಿಂದ ಸಾಲ ಹಾಗೂ ಇತ್ಯಾದಿ ಇತ್ಯಾದಿಗಳು ತುಂಬಾ ದೊರೆಯುತ್ತದೆ.

ಈ ಅಂಗಡಿಯಲ್ಲಿ ವಿವಿಧ ಬಗೆಯ ಊಟ ಹಾಗು ಸ್ಪೆಷಲ್ ಸ್ಪೆಷಲ್ ತಿಂಡಿ ತಿನಿಸುಗಳು ದೋರುತ್ತವೆ. ಜನರು ಇಲ್ಲಿ ಬಂದು ತಿಂದಿ ಖುಷಿ ಪಡುತ್ತಾರೆ.

ಇಲ್ಲಿ ಜನರಿಗೆ ಯಾವ ಯಾವ ರೀತಿಯ ವಸ್ತುಗಳು ಬೇಕು ಪಾನಿಯಗಳು ಬೇಕು ಅದನ್ನು ತೊಗೊಂಡು ಹೋಗಲು ಹೋಗುತಾರೆ.